ರೋಡ್ ಮೇಲೆ ಇಬ್ಬರು ಹೆಣ್ಣು ಮಕ್ಕಳು ತಲೆ ಮೇಲೆ ಬುಟ್ಟಿಯನ್ನು ಇಟ್ಟುಕೊಂಡು ನಡೆದುಕೊಂಡು ಹೋಗುತ್ತಿದ್ದಾರೆ.

ಈ ಅಂಗಡಿಯ ಪಕ್ಕದಲ್ಲಿ ಒಂದು ಕುರಿ ಕುಡಿಯುವ ನೀರಿನ ಟ್ಯಾಂಕ್ ಇದೆ.

ಮೂರು ಕಾರುಗಳು ನಿಂತಿವೆ ಹಾಗೂ ಅಂಗಡಿಯ ಒಳಗಡೆ ಇನ್ನೂ ಕಾರುಗಳು ನಿಂತಿವೆ.

ವಿಧವಿಧವಾದ ವಸ್ತುಗಳನ್ನು ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ.

ಇಲ್ಲಿ ಒಂದು ಸಮುದ್ರದಂತೆ ವಿಶಾಲವಾದ ನೀರು ಹರಿಯುತ್ತಿದೆ.

ಇಲ್ಲಿ ಬಹಳಷ್ಟು ವಿಶಾಲವಾದ ಶಾಂತವಾದ ನೀರು ಹರಿಯುತ್ತಿದೆ.

ಹಾಗೂ ಒಂದು ಟೇಬಲ್ ಮೇಲೆ ಬಹಳಷ್ಟು ಟ್ರೋಫಿ ಗಳನ್ನು ಇಟ್ಟಿದ್ದಾರೆ.

ಅಂಗಡಿಯ ಹೊರಗಡೆ ಕುರ್ಚಿ ಹಾಗೂ ಟೇಬಲ್ ಗಳಿವೆ.

ಮತ್ತು ಬಹಳಷ್ಟು ಹೂ ಗಳಿಂದ ಡೆಕೋರೇಟ್ ಮಾಡಲಾಗಿದೆ.

ಇಲ್ಲಿ ಒಂದು ಶ್ರೀ ಸದ್ಗುರು ರೇವಣ್ಣ ಸಿದ್ದೇಶ್ವರ್ ಲೇಡಿಸ್ ಫ್ಯಾಶನ್ ಮತ್ತು ಗಿಪ್ಟು ಸೆಂಟರ್ ಅಂತ ಬರೆದು ಬೋರ್ಡ್ ಹಾಕಲಾಗಿದೆ.

ಈ ಜಿಮ್ಮಿನ ಅಂಗಡಿಯಲ್ಲಿ ಬಹಳಷ್ಟು ಜಿಮ್ಮಿಗೆ ಬೇಕಾಗುವ ಉಪಕರಣಗಳನ್ನು ಇಟ್ಟಿದ್ದಾರೆ.

ಈ ಅಂಗಡಿಯ ಒಳಗಡೆ ಬಲೂನ್ಸ್ ಗಳು ಮತ್ತು ಹೂಗಳಿಂದ ಡೆಕೊರೆಟ್ ಮಾಡಲಾಗಿದೆ.

ಆ ಕಟ್ಟಡಗಳ ಮುಂದೆ ಕಾರು ಗಳು ಬೈಕ್ ಗಳು ಇನ್ನೀತರ ವಾಹನಗಳು ನಿಂತಿವೆ.

ಆ ಅಂಗಡಿಯಲ್ಲಿ ಬಹಳಷ್ಟು ವಿದವಿದವಾದ ವಸ್ತುಗಳಿವೆ.

ಚಪ್ಪಲಿಯ ಅಂಗಡಿಯ ಒಳಗಡೆ ಬಹಳಷ್ಟು ವಿಧವಿಧವಾದ ಚಪ್ಪಲಿಗಳಿವೆ.

ಇಬ್ಬರು ಗಂಡು ಮಕ್ಕಳು ಹಾಗು ಒಬ್ಬಳು ಹೆಣ್ಣು ಮಗಳು ನಿಂತಿದ್ದಾಳೆ.

ಎಷ್ಟು ವಸ್ತುಗಳಿಂದ ಕೂಡಿದೆ ಹಾಗೂ ಎರಡು ಅಂತಸ್ತಿನ ಕಟ್ಟಡ ಇದೆ.

ಇಲ್ಲಿ ಒಂದು ಕಟ್ಟಡ ಇದೆ ಆ ಕಟ್ಟಡವು ಎರಡು ಅಂತಸ್ತಿನ ಕಟ್ಟಡವಾಗಿದೆ.